ಇಲ್ಲೆಲ್ಲಾ ಬಟ್ಟೆಗಳನ್ನು ಏನು ಮಾಡ್ಯಾರಪ್ಪ ಅಂತಂದ್ರೆ ಅರೇಂಜ್ಮೆಂಟ್ ಮಾಡ್ಯಾರೆ.

ಪಾನಿ ಪುರಿ ಗೋಬಿ ಪಿಜ್ಜಾ ಬರ್ಗರ್ ಇಂತವನ್ನೆಲ್ಲ ತಿಂತಾರೆ.

ನಿಮಗೇನಪ್ಪಾ ಅಂತಂದ್ರೆ ಇದು ನೋಡಿದ ಕೂಡಲೇ ನನಗೇನಾಯಿತಪ್ಪ ಅಂತಂದ್ರೆ.

ಇದು ಮನುಷ್ಯನ ಪಾ ಆರೋಗ್ಯಕರವಾಗಿ ನಿಮ್ಮ ಸಹಾಯ ಮಾಡಬಹುದು ಇರಬಹುದು ಸ್ವಿಮ್ ಕಲಿಬೇಕು.

ಇಲ್ಲಿ ನೋಡಿದ್ರೆ ಮಕ್ಕಳಿಗೆ ನೋಡಪ್ಪ ಅಂತಂದ್ರೆ ಓದಾಕ್ ಒಂತರ.

ದ್ರಪ್ಪಾ ಅಂತಂದ್ರೆ ಬೇರೆ ರಾಜರಿಂದ ತಪ್ಪಿಸಿ ಕೊಳ್ಳಲು ಕೋಟೆಗಳನ್ನು--

ಬಟ್ ಈಗಿನ ಕಾಲದಲ್ಲಿ ಈ ತರ ಕೋಟೆಗಳನ್ನು ಇರಂಗಿಲ್ಲ ಬಟ್ ಇವನ್ನೆಲ್ಲ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ನಾವು ನೋಡಕ್ ಅಂತ--

ಬೀಚ್ ಇರ್ಬೋದು ಕಾರವಾರ ಬೀಚ್ ಇರ್ಬೋದು ಮಂಗಳೂರು ಬೀಚ್ ಅಲ್ಲೆಲ್ಲ ಏನಪ್ಪಾ ಅಂತಂದ್ರೆ ಮೀನು ಬಹಳ--

ಆ ಫೇಮಸ್ ಆಗಿದಾವು ನಮ್ಮ್ ಬೆಳಗಾಂ ದಾಗೆ ಏನಪ್ಪ ಅಂತಂದ್ರೆ ಬಹಳ ಮೀನು ತಿಂತಾರೆ.

ನಾವು ಏನು ಮೀನು ತಿನ್ನಂಗಿಲ್ಲ ಬಟ್ ಇದು ನೋಡಕೆ ಭಾಳ ಚಂದ ಇರತೈತಿ ಮೀನು ಶೇಪ್ ಮಾತ್ರ ಭಾಳ ಚೆನ್ನಾಗಿರತೈತಿ ಮೀನು ಒಳಗೆ.

ಬರೀತೀವಿ ಇನ್ನೇನು ಮಾಡೋದಪ್ಪಾ ಅಂತಂದ್ರೆ ಕಟಿಂಗ್ ಮಾಡಿಸ್ಕೊಳ್ಳೋದಕ್ಕೆ ಹೋಗ್ತಿವಿ ಇಲ್ಲಿ ಹೋಗಿ ನಮಗೇನಪ್ಪಾ ಅಂತಂದ್ರೆ ಕಟಿಂಗ್ ಮಾಡಿಸಿಕೊಳ್ತಾರೆ ಬಾಯ್ಸ್ . ಮತ್ತೇನು ಮಾಡ್ತಾರಪ್ಪ ಅಂತಂದ್ರೆ --

ಶಾಂತವಾಗಿರ್ತಿತ್ತು ಯಾಮೇ ನಮ್ಮ ಮನಸಿನಲ್ಲಿ ಯಾವುದೇ ತರದ ಕಲ್ಮಶ ಯೋಚನೆಗಳು.

ಮಳೆ ನೀರನ್ನು ಹೋಗಲಾಡಿಸತೈತಿ ಆಮೇಲೆ ಡಸ್ಟ್ ನ್ನು ಸ ಹೋಗಲಾಡಿಸತೈತಿ.

ಆ ಕಾ ಗುಲಾಬಿ ಕಲರ್ ಲೈಟ್ ನ್ನ ಹಾಕ್ಯಾರ ಅಲ್ಲಿ ಅಲ್ಲಿ ಮತ್ತೇನಪ್ಪ ಅಂತಂದ್ರೆ--

ಅವರಿಗೇನು ಮಾಡ್ಬೇಕಪ್ಪ ಅಂತ ಅಂದ್ರೆ ಆಟ ಆಡಿಸ್ತಿರಿ ಅವಾಗವಾಗ ಕರ್ಕೊಂಡು ಹೋಗಿ--

ಮಕ್ಕಳು ಈಗಿನ ಕಾಲದ ಮಕ್ಕಳ ಫೀಸ್ ಸ್ಕೂಲ್ ಫೀಸ್ ಇದೆಲ್ಲ ಏನಪ್ಪಾ ಅಂದ್ರೆ ಜಾಸ್ತಿ ಐತೆ ಬರಿ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆದ್ರೆ ಜೀವನ ನಡೆಸೋದು ಕಷ್ಟ ಆಗೈತಿ.